ಇದು ಒಂದು ಜಿಮ್ ಸೆಂಟರ್ .

ಒಂದು ಯಲ್ಲೋ ಕಲರ್ ಸುಂದರವಾದ ಗೋಡೆಯು ಇದೆ ಲೈಟ್ ಗಲು ಬೆಲಗುತ್ತಿವೆ.

ಈ ಫೋಟೋದಲ್ಲಿ ಒಂದು ಜಿಮ್ ಇದೆ.

ಅಲ್ಲಿ ಕ್ಯಾಮರಾ ಲೈಟುಗಳು ಗೋಡೆಯಲ್ಲಿ ಒಂದು ದೊಡ್ಡದಾದ ಫೋಟೋವನ್ನು ಹ್ಯಾಂಗ್ ಮಾಡಿದ್ದಾರೆ.

ಬೇರೆ ಬೇರೆ ಬಣ್ಣದ ಟೈಲ್ಸ್ ಗಳನ್ನು ಹಾಕಿದ್ದಾರೆ.

ಇದರಲ್ಲಿ ಲೈಟು ಮತ್ತೆ ಫ್ಯಾನು ಕಾಣುತ್ತಿದೆ.

ಉದ್ಯಾನವನದ ಹಿಂದೆ ಒಂದು ದೊಡ್ಡದಾದ ಕಟ್ಟಡವು ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ರಸ್ತೆ ಇದೆ.

ಈ ಚಿತ್ರದಲ್ಲಿ ಒಂದು ಸುಂದರವಾದ ನಾಗರದೇವತೆಯ ದೇವಸ್ಥಾನ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಫೆಮಿನಾ ಎನ್ನುವ ಹೆಂಗಸರ ಬಟ್ಟೆಯ ಅಂಗಡಿ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ದೇವರ ಮಂಟಪವು ಮತ್ತು ದೇವರು ಫೋಟೋ ಇದೆ.

ಒಂದು ಬದಿಯಲ್ಲಿ ಗಂಡಸರು ಮತ್ತೊಂದು ಬದಿಯಲ್ಲಿ ಹೆಂಗಸರು ಕುತ್ಕೊಂಡಿದ್ದಾರೆ.

ಆರೆಂಜ್ ಬಣ್ಣದ ಮಾರಿಗೋಲ್ಡ್ ಮತ್ತು ಯಲ್ಲೋ ಬಣ್ಣದ ಮಾರಿಗೋಲ್ಡ್ ಇವೆ.

ಎರಡು ಕೀ ಗಳನ್ನು ಹಾಕಿ ಲಾಕ್ ಮಾಡಿ ಇಟ್ಟಿದ್ದಾರೆ.

ಇದರ ಮುಂದೆ ಅ ಕಬ್ಬಿಣದ ಕಂಬಿಗಳಿರುವ ಗೇಟುಗಳು ಇದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಆಟದ ಮೈದಾನವು ಕಾಣುತ್ತಿದೆ.

ಇದ್ರಲ್ಲಿ ಮನೆಗಲು ಇವೆ ಚುಂದರವಾದ ಗಿಡ ಮರಗಲು ಕಾಣುತ್ತಿವೆ.

ಈ ಚಿತ್ರದಲ್ಲಿ ನೀರಿನ ಮೇಲೆ ಒಂದು ಮರದ ಬೋಟ್ ಅದರ ಮೇಲೆ ಒಂದು ಹುಡುಗ ನಿಂತಿದ್ದಾರೆ.

ಬ್ಯಾಕ್ ಸೈಡಲ್ಲಿ ಒಳ್ಳೆ ಗಿಡಮರಗಳು ಕಾಣುತ್ತಿವೆ.